ಈ ಚಿತ್ರದಲ್ಲಿ ಕೆಂಪ್ ಕೇಸ ಕೇಸರಿ ಬಣ್ಣದ ಎತ್ತರವಾದ ಕಟ್ಟಡವನ್ನು ಮತ್ತು ಒಂದು ಆಟೋ ಬೈಕುಗಳು ಮತ್ತು ವಿದ್ಯುತ್ ದೀಪ ಮರಗಿಡಗಳನ್ನು ಆಹ್ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ .